Jolly ಮಾಡ್ಬೋಡು ಸ್ನಾನ ಕೂಡ .

ಸರಿ ಗಣೇಶ್ ಸರಿ ನಾನ್ ಸಂಜೆ ಬರ್ತೇನೆ.

ನಾನು ಈಗ, ಮನೆಯಲ್ಲಿ ಇದ್ದೇನೆ.

ಮತ್ತೆ ಹೊರಗೆ ಹೋಗ್ವ ಅಂತ ಇದ್ದೆ, ನೀವ್ ಎಲ್ಲಿದ್ರಿ? ನಾನು ಹೊರಗಡೆ ಇದ್ದೇನೆ. ಹಾ ಹಾ ಹಾ ಹಾಗೆ.

ಊಟ ಎಲ್ಲಾ ಆಯ್ತು, ಮತ್ತೆ ವಿಶೇಷ ಎಲ್ಲಾ ನಿಮ್ದು? ಮತ್ತೆ ವಿಶೇಷ ಏನ್ ಇಲ್ಲ, ಆರಾಮ? ಹಾ ಹೌದಾ ಆ ನಾವು ನಮ್ ಕಡೆ ಎಲ್ಲಾ ಆರಾಮ ಹಾಗೆ.

ಏನು cinema ಕ್ಕೆಲ್ಲಾ ಹಾ? ಪ್ರಶಾಂತ್ರ ಹಾಗೆ ನಾನು ಅದೇ ಕೇಳ್ವ ಅಂತ ಇದ್ದೆ. ಮತ್ತೆ ಕಾಂತಾರ ಚಲನಚಿತ್ರಕ್ಕೆ ಹೋಗಿದ್ರಾ. ನಿಮ್ಮ ಕಡೆಯಲ್ಲ ಜೋರ್ ಇತ್ತಂತೆ. ಅದ್ movie ದೆಲ್ಲ? ಹೌದೌದು ನಮ್ಗೆಲ್ಲಾ ಅದು ಜೋರ್ ಇತ್ತು ಮಾರೇ. ಅದು ಹೌದೌದು ಅದೆಲ್ಲಾ ಹೌದು. ನಾನು ಹೋಗ್ಬೇಕಂತ ಇದ್ದೇನೆ ಎಲ್ಲಾ ಕೇಳ್ತಾ ಉಂಟಾ ಪ್ರಶಾಂತ್ರೇ?

ಹಾ ಹೌದು ನಿಮ್ ಕಡೆ movie ದು ಅದೇ ಜೋರು ಉಂಟಂತೆ ಅಲ್ಲಾ ಅದೇ. ಹೌದೌದು ಹೌದು. ಚಲನಚಿತ್ರ ಜೋರ್ ಉಂಟು ಹೌದು, ನೀವ್ .

ಇಲ್ಲಾ ಇಲ್ಲಾ ನನ್ ಹೋಗ್ಲಿಲ್ಲ. ಇನ್ನೂ ಹೋಗ್ವ ಅಂತ ಇದ್ದೇನೆ ಎಲ್ಲರೂ ಹೇಳ್ತಿದ್ದಾರೆ ಹೋಗ್ವ ಅಂತ ಎಲ್ಲಾ. ಆದ್ರೆ ಒಟ್ಟಿಗೆ ಎಲ್ಲಾ ನಮ್ಮ ಕುಟುಂಬ ಸಮೇತ ಹೋಗ್ವ ಅಂತ ಇದ್ದೇವೆ . ಹಾ ಹಾಗೆ. ಹಾ ಚಲನಚಿತ್ರವನ್ನು ನೋಡಿ ಮಾರೆ ಒಮ್ಮೆ. ಹೌದು ನಾ ನೋಡ್ಬೇಕು. ಮತ್ತೆ ಅದ್ರದು ಹ್ಮ್ ನಿಮ್ ಕಡೆ ಅವ್ರು ಎಲ್ಲಾ ಮಾಡಿದಂತೆ ಅದೇ ಆಚೆದವರೆಲ್ಲ? ಹೌದೌದು ನಾವು ಊರಲ್ಲಿ ಆದದ್ದು ಎಲ್ಲಾ, ನಮ್ಮೂರಲ್ಲಿ. ಎಲ್ಲಾ ನಿಮ್ಮ ಊರ ಬದಿಯಲ್ಲಿ ಆದದಂತೆ ಅಲ್ಲ ಹೌದಾ?

ಕಂಬಳದ್ದೆಲ್ಲ ಹೇಳಿದ್ದು ಕೇಳಿದೇನೆ ಕಂಬಳದ್ದು ಹೌದು ನಿಮ್ಮ ದೈವಗಳು. ಹೌದೌದು ಗುಳಿಗನದ್ದು . ಹೌದಂತೆ ಹೌದು ನಾನು ಇದು ಅದ್ರದ್ದು ಅದನ್ನು ನೋಡಿದೆ ಖಾಲಿ.

ಮತ್ತೆ ನೋಡ್ಬೇಕು ಅಂತ ಇದ್ದೇವೆ ಕುಟುಂಬ ಸಮೇತರಾಗಿ ಹೋಗಿ ನೋಡುದು ಅಂತ ಇದ್ದೇವೆ. ಹೌದಾ! ದಂತಕತೆ ಮಾರೆ. ಹೌದಂತೆ ದಂತಕಥೆ ಅಂತೆ ಒಳ್ಳೆ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಎಲ್ಲಾ. ಹ್ಮ್ ತುಂಬಾ ಖರ್ಚು ಆಗಿರ್ಬೋದು ಅಲ್ಲ? ಹಾ ಖರ್ಚು ತುಂಬಾ ಮಾಡಿದಾರೆ ಹೌದು. ಹೌದಲ್ಲ ಹ್ಮ್ ಹ್ಮ್ ಮತ್ತೆ ಎಲ್ಲಾ ಎಲ್ಲಾ ಊರಿನಲ್ಲೆ ಮಾಡಿದ್ ಅಂತೆ ಅಲ್ಲಾ ? ಹೌದು ಊರಿನಲ್ಲೇ ಎಲ್ಲಾ shooting ಎಲ್ಲಾ. ಹೌದ್ ಅದು, ಹೌದ್ ಅದೇ . ಮತ್ತೆ ವಿಶೇಷ ಎಲ್ಲಾ? ಮತ್ತೆ ಬೇರೆ ಏನಾದ್ರು ನೋಡ್ಲಿಕ್ ಉಂಟಾ ಚಲನಚಿತ್ರ? ಅದೇ ಈಗ ಅದೇ ನಾವು ಬೇರೆ ನೋಡ್ಲಿಕ್ ಅದೇ ಈಗ ಕಾಂತರಾದೆ ಇದೆ ಇದು ಆಗ್ತಾ ಉಂಟಲ್ಲ. ಈಗ ಅಂದ್ರೆ ನಮ್ ಕಡೆಯಿಂದ ಅದೇ seat ಎ ಸಿಕ್ತಾ ಇಲ್ಲ ಅದಿಕ್ಕೆ ನಾವು ಮೊನ್ನೆ ಹೋಗಿದ್ದೆ ಹೌದು ಒಂದು ಇದ್ರೆ ಹೇಳಿ ಮಾರೆ ಅದ್ಕೆ ಒಂದು ticket ಸಿಗುದಾದ್ರೆ. ಆಯ್ತಾಯ್ತು ನಿಮ್ಗೆ ಒಂದು

ಹಾ ಒಂದು ಹತ್ತು ಜನ ಇದ್ದೇವೆ. ನಾವು ಒಂದು ಎಂತಾದ್ರೂ ಮಾಡ್ಕೊಂಡು ಬರ್ಬೇಕ್ ಆಗ್ತದೆ. ಇಲ್ಲ ಒಬ್ಬೊಬ್ರು ಹೋದ್ರೆ ಮತ್ತೆ ಅದಿಕ್ಕೆಸ ಕಷ್ಟ ಆಗ್ತದೆ ಮತ್ತೆ ಎಲ್ಲರೂ ಬೊಬ್ಬೆ ಹಾಕ್ತಾರೆ . ಹೌದು ಹಾ ಸಂಜೆ ಹೊತ್ತಿಗೆ. ಹೌದು ಅದು ಸಂಜೆ ಹೊತ್ತಿಗೆ ಹಾ ಸರಿ ನೀವ್ಸ ಬರುದಾದ್ರೆ ಬನ್ನಿ ನಮ್ಗೆ ಒಟ್ಟಿಗೆ. ನಾನ್ ಒಂದು ಮೂರು ನಾಲ್ಕು ಸತಿ ನೋಡಿದೇನೆ ನಿಮ್ ಒಟ್ಟಿಗೆಸ ನೋಡ್ವ . ಹೌದವ್ದ್ ಮಾಡಿಬಿಡಿ.

ಹಾಗಾದ್ರೆ okay ಪ್ರಶಾಂತ್ರೆ ಸಿಗ್ವ ನಂಗೊಂದು ನೋಡಿ ಇದೊಂದು ಅದ್ರದೊಂದು.

ನಾನ್ಸ ಚೆನ್ನಾಗಿದ್ದೇನೆ. ಮತ್ತೆ ಏನ್~ ಏನ್ ಮಾಡ್ತಿದಿರಾ? ನಾನು ಈಗ ನಮ್ಗೆ work from home ಅಲ್ವಾ? ಹಾಗೆ ಮನೆಲಿ ಕೂತು, ಕೂತು ಬೇಜಾರಾಗ್ತಾ ಉಂಟು. ನಿಮಿಗೆ? ಹೋ, ಹೌದಾ? ನಮ್ಗು work from home ಇದ್ದದ್ದು.

ಈಗ office start ಆಗಿದೆ. ಹೌದಾ? ಅಂದ್ರೆ ನೀನು ಎಲ್ಲಿಗು ಹೋಗ್ಲಿಲ್ವ ಹೊರಗಡೆಯೆಲ್ಲ? ಇಲ್ಲಾ. ನಾನ್ ಮನೆಯಲ್ಲೇ ಇದ್ದೆ. ತುಂಬ bore ಆಗ್ತಾ ಇತ್ತು. ಹೌದನ? ಹಾಗಾದ್ರೆ ನಾವೆಲಿಗಾದ್ರೂ ದೂರ trip ಹೋಗುವನ? ಹ ಆಗ್ಬೋದು. ನಾನಂತೂ ತಯಾರಿದ್ದೇನೆ. ಹೌದ ಹಾಗಾದ್ರೆ ನಾನು, ನನ್ಹತ್ರ ಒಂದು pay ಇದು plan ಇದೆ.

ನಾವು ಅದಕ್ಕೆ ನೀನ್ ಬರ್ತೀಯಾದ್ರೆ ನಾನ್ ಅದರ ಅದೇ plan ಹೇಳ್ತಿನಿ. ಹಾ, ಎಲ್ಲಿಗೆ ಹೋಗುವ? ನಾನು ಮನಾಲಿಗೆ ಹೋಗ್ವಾಂತ plan ಹಾಕ್ತಾ ಇದ್ದೇನೆ.

ನಮ್ಮ college friends ಎಲ್ಲಾ ಇದ್ದಾರೆ ತುಂಬ ಜನ, ಅವ್ರೆಲ್ಲ ಬರ್ತಾರಂತೆ. ಹ. ಹಾಗಾದ್ರೆ ಒಳ್ಳೇದಾಯ್ತು. ಎಲ್ರೂ ಒಟ್ಟಿಗೇ ಹೋಗ್ಬೋದಲ್ವ? ಹೌದು. ಹಾಗಾದ್ರೆ ಹೇಗೆ ಹೋಗುದಂದ್ರೆ, ಈಗ ನೀವು Mangalore ಅಲ್ಲಿದ್ಯಾ ನೀನು?

ಆ, ನೀನ್ Mangalore ಇದ್ರೆ Bangalore ಗೆ ಬಂದರೆ ಬೆಂಗ್ಳೂರಿಂದ ನಾವು ವಿಮಾನದಲ್ಲಿ ಹೋಗ್ವ Delhi . ಎರಡ್ hour ಎರಡು ಗಂಟೆಯಷ್ಟೇ, ನಮ್ಗೆ ಪ್ರಯಾಣ ಇರುದು, ಬೆಂಗ್ಳೂರಿಂದ Delhi .

ಆ ಅಲ್ಲಿಂದ ನಾವು bus ಅಲ್ಲಿ ಮನಾಲಿ ಹೋಗುದು ಅಂದ್ರೆ ಯಾವ್ದಾದ್ರು company ಇಂದ ಒಂದು package ತಕೋಳುವ ಮನಾಲಿದು. ಅಲ್ಲಿಂದ ನಾವು so ಅವ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ Delhi ಯಿಂದ Manali ಗೆ ಮತ್ತೆ ಅವ್ರೆ ಕರ್ಕೊಂಡ್ ಬರ್ತಾರೆ. Delhi ಇಂದ ಮನಾಲಿಗೆ. ಆಮೇಲೆ ಅವ್ರೆ ಎಲ್ಲಾ ಸುತ್ತಾಡಸ್ತಾರೆ. ಮನಲಿಯಲ್ಲಿ ನಾಲ್ಕು ದಿನ. ಆಗ್ಬೋದ ನಿಂಗೆ? ಹ ನಂಗೆ ಆಗ್ಬೋದು ಆ ಮತ್ತೆ ಅವರು friends ಎಲ್ಲಾ ಆಗ್ಬೋದ್ ಹೇಳಿದ್ರ? ಹ ಎಲ್ರಿಗೂ call ಮಾಡಿ ಹೇಳ್ತಿದಿನಿ ಒಂದು ನಾಕು ಜನ ಆಗ್ಬೋದ್ ಅಂತ ಹೇಳಿದಾರೆ. ಮತ್ತೆ ಎಲ್ರಿಗೂ ಯಾವಾಗ ಅವ್ರ್ಗೆ ರಜೆ ಎಲ್ಲಾ ಇರ್ತದಂತಾ ನೋಡ್ಬೇಕಲ್ಲ. ಹ ಎಲ್ಲರದ್ದು ಅದೊಂದು ದಿನ ಒಂದು ನೋಡಿ ಮತ್ತೆ ನಾವು ಹೋಗುವ. ಆಯ್ತು April ಏಳಕ್ಕೆ Good Friday ಇದೆ ಅದು ಗುರುವ~ ಶುಕ್ರವಾರ ಬರ್ತದೆ ಹಾಗೆ ನಾವು ಗುರುವಾರ ಒಂದು ರಜಾ ತಗೊಂಡು ಆಮೇಲೆ ಸೋಮವಾರ ಮತ್ತೆ ಮಂಗಳವಾರ ರಜಾ ತೊಗೊಳುವ. ಹೋಗುವ ಅಲ್ಲ. ಹೌದು. ಆವಾಗ್ಲೇ ಹೋಗುವ ಅದೇ ಎಲ್ಲರಿಗೂ ರಜೆ ಇದ್ರೆ ಸ ಒಳ್ಳೇದೆ ಅಲ್ವ? ಅದೆ ರಜೆ ತಗೊಂಡು. ಹೌದೌದು. ಹಾಗಾದ್ರೆ ticket price ನಾವಿವಾಗ್ಲೆ book ಮಾಡಿದ್ರೆ, ನಮಗೆ ತುಂಬ ಕಮ್ಮಿಯಲ್ಲಿ ಆಗ್ತದೆ. ಹ ಎಲ್ಲರತ್ರ ಕೇಳಿ, ಆ ticket ನೀವೇ book ಮಾಡ್ತೀರ ಹಾಗಾದ್ರೆ? ಆ ನಾನೇ book ಮಾಡ್ತೇನೆ ಹಾಗಾದ್ರೆ ನಿಮಿಗೆಲ್ಲ ಆಗ್ಬೋದಲ್ಲ? ಹ ನಂಗೆ ಆಗ್ಬೋದು ಅದೇ ಉಳಿದವರತ್ರ ಸ ಒಮ್ಮೆ ಕೇಳಿ.

ಮತ್ತೆ book ಮಾಡುವ ticket. ಆ ಸರಿ ಆಯ್ತು ಮಾಡ್ತೀನಿ ಲಾವಣ್ಯ.

ಆ ಸರಿ ಹಾಗಾದ್ರೆ ನಾವು.

ಹ ಇಲ್ಲ ಅದೇ ನಾನು ಸುಮ್ನೆ ಕೂತ್ಕೊಂಡ್ bore ಆಗ್ತಿತ್ತಲ್ಲ ಅದಕ್ಕೆ ನಿಮ್ಗೇ call ಮಾಡಿದ್ದು.

Call ಮಾಡಿದ್ದು ಸ ಒಳ್ಳೇದಾಯ್ತು ಒಂದು ಪ್ರವಾಸಕ್ಕೆ ಹೋಗುವ ಹಾಗೆ ಆಯ್ತು. ಹೌದೌದು ಹಾಗೆ ನಾವು ಒಬ್ರಿಂದ ಒಬ್ರಿಗೆ call ಮಾಡ್ತಿರ್ವಾಗ ಗೊತ್ತಗ್ತದಲ್ಲ ಇಲ್ಲಡ್ರೆ ಗೊತ್ತೇ ಆಗೋದಿಲ್ಲಲ್ಲ.

ನಾನು ಚಂದ ಇದ್ದೇನೆ, ನೀವು ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ಮತ್ತೆ ಅಡಿಗೆ ಎಲ್ಲಾ ಆಗ್ ಹೊಯ್ತಾ? ಅಡಿಗೆ ಆಗಬೇಕಷ್ಟೇ, ನಾನು ಬರಿತಿದ್ದೇನೆ ಅಷ್ಟೇ, ನಿಮ್ಮದು ಅಡಿಗೆ ಎಲ್ಲ ಆಯ್ತಾ? ಹಾ ಅಡಿಗೆ ಎಲ್ಲಾ ಆಯ್ತು, ಇನು ಒಂದ್ ಸ್ವಲ್ಪ ಆರಾಮ.

ಹೌದಾ. ಮತ್ತೆ ಏನ್ ಮಾಡ್ತಿದ್ದೀರಿ ಈಗ?

ಈಗ ಒಂದ್ ಸ್ವಲ್ಪ ಬಟ್ಟೆ ಒಣಗಿಸ್ತಾ ಇದ್ದೆ.

ಈಗ ಮಳೆ ಕಡಿಮೆಯಾಗ್ ಹೋಯಿತು ಇಲ್ಲಿ, ನಾನು Bangalore ಅಲ್ಲಿ ಇದ್ದೀನಿ.

ಹಾ, ಅಲ್ಲಿ ಹೇಗ್ ಉಂಟು ವಾತಾವರಣ? ಇವಾಗ ಸ್ವಲ್ಪ ಚಲಿಯೆಲ್ಲಾ ಇತ್ತು, ಮಳೆ ಬರ್ತಾ ಇತ್ತು, ಮಂಜಲ್ಲ ಇತ್ತು ಈಗ ಎರಡು ದಿನದಿಂದ ಮಾತ್ರ ತುಂಬಾನೇ ಸೆಕೆ. ಹೌದಾ? ಆದ್ರೆ ಈಗ ಚಳಿಗಾಲ ಅಲ್ಲ, ಶೆಕೆ ಆಗ್ತದಾ . ಅದೇ ಎನಾ weather change ಆಗ್ತಾ ಇದೆ, ತುಂಬಾನೇ ಮಳೆಯೆಲ್ಲಾ ಬಂದು ಒಂದು ಎರಡು ವಾರ ಮಳೆಗೆ ಚಲಿಯೆಲ್ಲಾ ಇತ್ತು.

ಇವಾಗ ಎರಡು ದಿನದಿಂದ ತುಂಬಾನೇ ಶೆಕೆ ಆಗ್ತಾ ಇದೆ ಒಂದೇ ಸರ್ತಿ. ಹೌದಾ, ಅದೇ ನಮ್ಮ ಊರಲ್ಲಿ ಹಾಗೆ ಇಲ್ಲ, ನಮ್ಮಲ್ಲಿ ಇಲ್ಲಿ ಒಮ್ಮೆ ಚಳಿ ಉಂಟು, ಬಿಸಿಲು ಉಂಟು ಆದ್ರೆ ಮಳೆ ಮೊನ್ನೆಯಿಂದ ಕಾಣುದಿಲ್ಲ. ಚಳಿಗಾಲದಲ್ಲಿರುವಷ್ಟು ಚಳಿ ನಮ್ಮಲ್ಲಿಲ್ಲ, ಆದ್ರೆ ಬೆಳಿಗ್ಗೆ ಎಲ್ಲ ಏಳುವಾಗ ಒಮ್ಮೊಮ್ಮೆ ಚಳಿ ಅಂತ ಅನಿಸುತ್ತದೆ ನಂಗೆ. ಈಗ ಮಾತ್ರ ಬಿಸಿಲು ಉಂಟು, ಆದ್ರೆ ನಂಗೆ ಚಳಿ ಆಗುವ ಹಾಗೆ ಅನಿಸ್ತಾ ಉಂಟು, ಆದ್ರೆ ಚಳಿ ಇಲ್ಲ ಹಾಗೆ. ಮತ್ತೆ ನಂಗೆ ಸ್ವಲ್ಪ ಚಳಿ ಬೇಗ feel ಆಗ್ತದೆ ಎಲ್ಲರಿಗಿಂತ, ಎಲ್ಲರೂ ಸೆಕೆ ಶಕೆ ಅಂತ ಹೇಳ್ತಿರುವ time ಅಲ್ಲಿ ನನಗಂತೂ ಈಗ ಹಾಗೆ ಆಗಿರ್ ಬೋದು. ಆದ್ರೆ ನಾನು ನನ್ನ ಮನೆ ಹತ್ರದ್ದವರೆಲ್ಲ ಹೇಳುವ ಲೆಕ್ಕದಲ್ಲಿ ನೋಡಿದ್ರೆ, ಈಗ ಅಷ್ಟು ಚಳಿ ಇಲ್ಲ ಮೊದಲಿನಷ್ಟು ಚಳಿಯಲ್ಲ, ಮತ್ತೆ ಬೆಳಿಗ್ಗೆಯೆಲ್ಲಾ? ಬೆಳಿಗ್ಗೆ ಬೆಳಿಗ್ಗೆ ಶಕೆ ಇರುತ್ತದೆ ಇಲ್ಲಿ ಕೂಡ. ಆದ್ರೆ ನಿಮ್ಮ ಊರಲ್ಲಿ Bangalore ಅಲ್ಲಿ ವಾತಾವರಣ ಬದಲಾಗ್ತಾ ಉಂಟು, ಅಷ್ಟರಮಟ್ಟಿಗೆ ಇಲ್ಲಿ ಬದಲಾವಣೆ ಕಾಣಿಸ್ತಿಲ್ಲ ಅಂತಾ ಅನ್ನಿಸ್ತದೆ. ಅಲ್ಲ actually ಇಲ್ಲಿಯೆಲ್ಲಾ ಜಾಸ್ತಿಯಾಗಿ December, February end ವರೆಗೆ ಚಳಿ ಇರುತ್ತೆ, ಇವಗಂತೂ sudden ಆಗಿ ಏನೋ ಒಂದ್ weather . ಒಂದೊಂದು ದಿನ ಒಂದೊಂದು weather ಆಗ್ತಾ ಇದೆ. ಹೌದಾ, ಇಲ್ಲಿ ಕೂಡ ಅದೇ ರೀತಿ ಆದ ಸಂದರ್ಭಗಳು ಉಂಟು, ನಿಮ್ಮ ಆಚೆ ಹನಿ ಎಲ್ಲ ಬೀಳುದಿಲ್ವಾ? ಇಲ್ಲ, ಹನಿ ಒಂದ್ ಸ್ವಲ್ಪ ಬೆಳಿಗ್ಗೆ ಇದೆ ಸ್ವಲ್ಪ ಮಂಜೆಲ್ಲಾ ಇರುತ್ತೆ, ಆದ್ರೆ ಅಷ್ಟೊಂದಿಲ್ಲ ಈಗ ಎರಡು ದಿನದಿಂದ complete ಆಗಿ weather change ನೆ change ಆಗಿ ಹೋಗಿದೆ. ಹೌದ, ಮತ್ತೆ ಹೀಗೆಲ್ಲಾ weather change ಆಗಲಿಕ್ಕೆ ನಾವೇ ಕಾರಣ ಅಲ್ವಾ ಡಯಾನಾ ಅವ್ರೆ? ಮಾಡುವ ಕೆಲಸಗಳ ಈ weather change ಆಗಲಿಕ್ಕೆ ಕಾರಣ ಅಂತ ನಮಿಗೆ ಅನಿಸೋದು. ಅಂದ್ರೆ ನಾವೀಗ ತುಂಬಾ develop ಆಗ್ತಿದ್ದೇವೆ. ಅಂದ್ರೆ ಅಭಿವೃದ್ಧಿ ಅಂತ ಹೆಸರಲ್ಲಿ ಎಂತಾ ಎಲ್ಲಾ ಕಾರುಬಾರುಗಳನ್ನು ನಮ್ಮ ಪ್ರಕೃತಿಯ ಮೇಲೆ ಮಾಡ್ತಿದ್ದೇವೆ, ಅದ್ರ effect ಅಲ್ವಾ ಇದು? ಅದು ಸರಿ ಒಪ್ತೀನಿ, ಇವಾಗ ಗಾಡಿಗಳು ಅಷ್ಟೇ ಬೆಳಿಗ್ಗೆ ಅಂತೂ ಆರೂವರೆ ಏಳು ಗಂಟೆ ಆಗ್ಬೇಕಾದ್ರೆ ಶೆಕೆ ಶುರುವಾಗ್ತದೆ ಗಾಳಿ heat ಈ vehicle ವಾಹನಗಳ heat ಗೆ ಎಲ್ಲಾ.

ನಮ್ಗೆಲ್ಲಾ ನಡ್ಕೊಂಡು ಹೋಗ್ಲಿಕ್ಕೆ ಉದಾಸೀನ ಆಗುತ್ತೆ, ಬೇಕಾಗುತ್ತೆ ನಾವೇ ಮಾಡ್ಕೊಂಡಿದ್ದೀವೆಲ್ಲ? ಹಾ ಹೌದೌದು, ಮತ್ತೆ ಹಾಗೆ ಮತ್ತೆ ನಾವು ತುಂಬಾ ಎಂತಾ ನಾಗರಿಕತೆ ಕೈಗಾರಿಕರಣ ಅಂತೆಲ್ಲ ಹೆಸರಲ್ಲಿ ಎಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಹೊಸ ಹೊಸ ಪ್ರಯೋಗವನ್ನು ಪ್ರಕೃತಿ ಮೇಲೆ ಮಾಡ್ತಿದ್ದೇವೆ ನಾವು ನಮ್ಮ ಮೇಲೆ ಮಾಡಿ ಕೊಂಡ್ರೆ ಪರವಾಗಿಲ್ಲ.

ನಾವು ಹೊಸ ಹೊಸ ಪ್ರಯೋಗಕ್ಕೆ ಆದು ಏನಾದ್ರು ಪ್ರತ್ಯುತ್ತರ ಕೊಡ್ ಬೇಕಲ್ಲ, ಅದೇ ಈ ರೀತಿ ಕೊಡ್ತಾ ಉಂಟು ಅಂತ ಅನಿಸುತ್ತದೆ. ಈಗ ನಾವು ನಾವು ಎಲ್ಲೋ ಇದ್ದೋ ಏನೋ ಮಾಡ್ತಿರುವಾಗ ಅದ್ರ ಪ್ರತಿಯೊಂದು ಪರಿಣಾಮ ಕೂಡ ನಾವು ಇರೋ ಪ್ರಕೃತಿ ಮೇಲೆ ಆಗುವ ಕಾರಣ ಹೀಗೆಲ್ಲಾ ಆಗೋದು ಅಂತ ನಂಗೆ ಅನಿಸುತ್ತದೆ.

ನಾವ್ ಸಮಸ್ಯೆ ನಾವು ತಂದು ಒಡ್ಡಿದ್ದೇವೆ ಅಂತಾ ಅಂದ್ಮೇಲೆ ಉತ್ತರ ಕೂಡ ಅದ್ರಲ್ಲೇ ಇರ್ಬೇಕಲ್ವಾ? ನಾವು ಉತ್ತರವನ್ನು ಹುಡುಕ್ಲಿಕ್ಕೆ ಈಗ ಯಾರು ಪ್ರಯತ್ನ ಮಾಡ್ತಿಲ್ಲ ಅಂತಾ? ಅದು ಹೌದು ಹೌದೌದು. ಸರಿ ನಾನ್ ನಿಂಗೆ ಇನ್ನೊಂದು ಸರ್ತಿ call ಮಾಡ್ಲಾ?

ಊಟ.

ಆಯ್ತು

ಹಾ ಏನಿಲ್ಲ ಹೀಗೆ ಮಾಡ್ದೆ ಸ್ವಲ್ಪ ಹಿಂಗೆ Education ಬಗ್ಗೆ ಮಾತಡನ ಅಂತ?

ಹ್ಮ್ ಅಂದ್ರೆ ಈಗ ನಮ್ಮ Indian society ಅಲ್ಲಿ Education ಹೆಂಗಗ್ ಐತೆ ಇನ್ನ ಯಾವ್ ತರ Develop ಮಾಡ್ಬೇಕು?

ಅಂತ ಮಾತಡಣ ಅಂತ ಮಾಡ್ದೆ. ಹಾ ಮಾತಾಡಿ. ಹ